ಕರಕುಶಲತೆಯನ್ನು ಮಾಡುತ್ತಿದ್ದಾರೆ ತಮ್ಮ ಕುಶ ತಮ್ಮ ಕೇನ ಚಿತ್ರವನ್ನು ಬಿಡಿಸುತ್ತಿದ್ದಾರೆ. ಹಾಗು ಶಿಕ್ಷಕಿಯ ಅದನ್ನು ನೋಡುತ್ತಿದ್ದಾಳೆ. ಇಲ್ಲಿ ಸಾಕಷ್ಟು ಹುಡುಗರು ಶಾಲೆಯ ಮಕ್ಕಳು ಇದ್ದಾರೆ.

ಇದು ಒಂದು ಅಅ ಇದು ಒಂದು ಸ್ಟೇಷನರಿ ಅಂಗಡಿಯಾಗಿದೆ. ಸ್ಟೇಷನರಿ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಪೇಪರನ್ನು ಓದುತ್ತಿದ್ದಾನೆ. ಸ್ಟೇಷನರಿ ಅಂಗಡಿಯಲ್ಲಿಒಂದು ಫ್ಯಾನಿದೆ .